ಹಾಗು ಇದರಲ್ಲಿ ಲೇಕೊ ವಾಲ್ ವಸಂತಿ ಗೃಹ ಅಂತ ಬರೆಯಲಾಗಿದೆ.

ಹಾಗೂ ಇದರಲ್ಲಿ ಹಚ್ಚಾ ಹಸಿರಾದ ಗಿಡಗಳನ್ನು ಕಾಣಬಹುದಾಗಿದೆ.

ಹಾಗು ಪಕ್ಕದಲ್ಲಿ ಮನೆಗಳನ್ನು ಕಾಣಬಹುದಾಗಿದೆ ಹಾಗು ಹಚ್ಚ ಹಸಿರಾದ ತೆಂಗಿನ ಮರಗಳನ್ನು ಕಾಣಬಹುದಾಗಿದೆ.

ಹಾಗು ಇದರಲ್ಲಿ ಹಚ್ಚ ಹಸಿರಾದ ಗಿಡವನ್ನು ಕಾಣಬಹುದಾಗಿದೆ.

ಹಾಗೂ ನೀರಿನ ಸುತ್ತಲೂ ಕಾಂಪೌಂಡ್ ರೀತಿ ಕಟ್ಟಲಾಗಿದೆ.

ಹಾಗು ಸುತ್ತಲು ಹೂವಿನ ಹಾರಲಿಂದ ಅಲಂಕಾರ ಮಾಡಲಾಗಿದೆ.

ಹಾಗು ಇದರಲ್ಲಿ ಹಚ್ಚ ಹಸಿರಾದ ಗಿಡಗಳನ್ನು ಕಾಣಬೋದಾಗಿದೆ.

ಹಾಗೂ ಸುತ್ತಲು ಪ್ಯಾನುಮತ್ತು ಎ_ಸಿ ಮತ್ತು ಲೈಟುಗಳನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಹಲವಾರು ಜನಗಳನ್ನು ಕಾಣಬಹುದಾಗಿದೆ.

ಚಿತ್ರದಲ್ಲಿ ಇದೊಂದು ಬಸ್ ಸ್ಟಾಂಡ್ ಚೀತ್ರವಾಗಿದೆ.

ಹಾಗೂ ಇದರಲ್ಲಿ ಎರಡು ಮೂರು ಬಸ್ ನಿಂತಿರುವುದನ್ನು ನಾವು ವೀಕ್ಷಿಸಬಹುದಾಗಿದೆ.

ಹಾಗೂ ಇದರಲ್ಲಿ ಸುತ್ತಲೂ ಕತ್ತಲೆಯನ್ನು ಕಾಣಬಹುದಾಗಿದೆ.

ಹಾಗು ಸುತ್ತಲು ಹಚ್ಚಸಿರಾದ ಗಿಡಗಳನ್ನು ಕಾಣಬಹುದಾಗಿದೆ.